ಕಮಲದ ಹೂವನ್ನು ನೋಡಿದರೂ ಅಷ್ಟೇ ಒಳ್ಳೆ ಮುಗ್ಧತೆಯಾಗಿ ಚೆನ್ನಾಗಿ ಕಾಣಿಸುತ್ತ ಇದೆ.

ಮದುವೆ ತಯಾರಿ ಮಾಡುತ್ತಿದ್ದಾರೆ ರಿಸೆಪ್ಶನ್ ವೇಳೆಯಲ್ಲಿ ಮಧು ಮಕ್ಕಳನ್ನು ನಿಲ್ಲಿಸಲು ಅಲ್ಲಿ ಹೂವಿನ ಅಲಂಕಾರದಿಂದ ತಯಾರು ಮಾಡುತ್ತಿದ್ದಾರೆ.

ಸಭಾಭವನದ ಅಂದರೆ ಮಂಟಪ ಮಂಟಪದಲ್ಲಿ ಇದನ್ನು ಮಾಡುತ್ತಾರೆ. ಚೌಟ್ರಿ ಎಂದು ಕರೆಯಲ್ಪಡುವ ಸ್ಥಳ ಇದಾಗಿದೆ. ಜನಗಳು ತುಂಬಾ ಆತರದಿಂದ ಬರಲು ಸಿ--